ಮತ್ತು ವೇದಿಕೆಯಲ್ಲಿ ಹೃದಯಕಾರದಲ್ಲಿ ಹೂಗಳನ್ನು ಸುಂದರವಾಗಿ ಅಲಂಕರಿಸಲಾಗಿದೆ-- ಕೆಂಪು ಕಾರ್ಪೆಟ್ ಹಾಸಲಾಗಿದೆ. ದೊಡ್ಡ ಕುರ್ಚಿಯೊಂದನ್ನು ಹಾಕಲಾ --

ಮತ್ತು ಒಣ ಬೇರುಗಳಿವೆ ಒಂದು ಕೂಟರ್ ನಿಂತಿದೆ ಗಿಡಗಳಿವೆ.

ಇಲ್ಲಿ ಮೀನಿನ ಅಂಗಡಿಯ ಮಾಳಿಗೆ ಕಾಣಿಸುತ್ತಿದು ಒಬ್ಬ ಮುಸಲ್ಮಾನ್ ವೆಕ್ತಿ ಟುಪಿಯನು ಧರಿಸಿ ಮೀನನ್ನು ಮಾರುತಿದ್ದಾನೆ ಒಬ್ಬ ಮಹಿಳೆ ಬಾಗಿದಾಳೆ.

ಇಲ್ಲಿ ಮೀನಿನ ಮಾರುಕಟ್ಟೆಯನ್ನು ಕಾಣಬಹುದಾಗಿದೆ ಇಲ್ಲಿ

ಹಲವಾರು ವ್ಯಕ್ತಿಗಳೂ ಅಲ್ಲಿ ಕುಳಿತಿದ್ದಾರೆ ಗುಲಾಬೀ ಬಟ್ಟೆ ಧರಿಸಿದ ಒಬ್ಬ ವ್ಯಕ್ತಿ ನಿಂತು ಏನೋ ಮಾತನಾಡುತ್ತಿದ್ದಾನೆ.